ಈ ಚಿತ್ರ ದಲ್ಲಿ ಒಂದು ದೊಡ್ಡ ಬಸ್ಟ್ಯಾಂಡ್ ಇದೆ. ಈ ಬಸ್ ಸ್ಟಾಂಡ್ ಅಲ್ಲಿ ನಾಲಕ್ಕು ಕೆ.ಎಸ್.ಆರ್.ಟಿ.ಸಿ. ಬಸ್ ಗಳು ನಿಂತುಕೊಂಡಿವೆ.

ಈ ಚಿತ್ರದಲ್ಲಿ ಒಂದು ಹೊಸ ಕಾರು ನಿಂತುಕೊಂಡಿದೆ ತುಂಬಾ ಸುಂದರವಾದ ಕಾರು ಇದೆ. ಈ ಕಾರಿನ ಬಣ್ಣವು ಬೂದಿ ಬಣ್ಣವಾಗಿದೆ ತುಂಬಾ ದೊಡ್ಡ ಕಾರಿದೆ.